ಇದು ಒಂದು ಸ್ಥಳ ಐತಿ ಇಲ್ಲೂ ಒಂದು ಕಟ್ಟಡ ಐತಿ. ಕಟ್ಟಡಕ್ಕ ಲೈಟ್ ಸ್ಕೈ ಬ್ಲೂ ಕಲರ್ ಬಣ್ಣ ಐತಿ. ಆಮೇಲೆ ಆದ್ರೂ ಮುಂದ ಹಚ್ಚಹಸಿರ--

ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಅದಾವೋ. ಆಮೇಲ ಅಲ್ಲಿ ಬೆಟ್ಟ-ಬೆಟ್ಟ ಗುಡ್ಡಗಳು ಐತಿ ಇಲ್ಲಿ ನೀರಿನ ಅಲೆಗಳನ್ನು ಇಲ್ಲಿ ಬಂದು ಬಂದು ಹೊಂಟ್ಟದವು

ಇಲ್ಲಿ ಕಬ್ಬಿಣದ ವೃತಾಕಾರದ ವಸ್ತುಗಳು ಅದವು ಅವು ಎರಡು ಅಥವಾ ಎರಡು ಚೊಕ್ಲೆಟ್ ಬಣ್ನನ್ದ್ದು ಅದಾವು ಒಂದ್ ಹಳದಿ ಐತಿ ಒಂದ್ ಹಸಿರು ಐತಿ.

ಇದು ಒಂದು ಆಟ ಆಡೋ ಗ್ರೌಂಡ್ ಅಯ್ತಿ ಅಲ್ಲಿ ಒಂದ ದೊಡ್ಡ ದೊಡ್ಡದು ಕಟ್ಟಡಗಳು ಅದವೋ ಇಲ್ಲಿ ಅಲ್ಲಿ ಸ್ವಲ್ಪ ಜನ ಅಡ್ಡಾಡಕಾತಾರೋ.

ಅತರೊಳಗ ಅಹ್ ಒಂದ್ ಸ್ವಲ್ಪ್ ಪ್ರಾಣಿಗೋಳ್ ಅದಾವು ಅವ ಏನೋ ಮೇಯಾಕತಿದಾವು ಸಣ್ಣುಸಣ್ಣು ಗಿಡಗೋಳ್ ಹುಲ್ಲೆಲ್ಲಾ ಐತಿ .

ಇದ ನೋಡಿದ್ರ ಯಾವದೋ ಇಂಡಸ್ಟ್ರಿ ಇರೋ ಹಂಗ ಅನಿಸ್ತೇತಿ.

ಅದರ ಒಳಗ ಒಂದು ಎರಡ್ ಮೂರ್ ಶೇಡ್ಸ್ ಅದಾವ ಅವುಕ್ಕ ಪ್ಲಾಂಟ್ಸ್ ನು ಅಂತಾನೂ ಹೇಳಬಹುದು.

ಇಲ್ಲಿ ಯಾವುದೊ ಒಂದು ತಿನ್ನೋ ಖಾದ್ಯ ಐತಿ.

ಇದ ರೈಲ್ವೆ ಬ್ರಿಜ್ ಐತಿ.